ಇಲ್ಲಿ ಭರತನಾಟ್ಯ ಆಗಿರಬಹುದು ಕ್ಲಾಸಿಕಲ್ ಡಾನ್ಸ್ ಆಗಿರಬಹುದು ಎಲ್ಲ ತರಹದಂತಹ ಡಾನ್ಸ್ ಗಳ್ಳನ್ನು ಹೇಳ್ಕೊಡ್ತಾರ ಬಹಳ ಚಲೋ ಐತ್ರಿ ಇದು.

ಇದು ಒಂತರ ಐತಿಹಾಸಿಕ ಆದಂತಹ ದೇವಸ್ಥಾನ ವಾಗಿದೆ ಬಲೆ ಬಹಳ ಹಳೆ ಕಾಲ ಕಟ್ಟಿರುವಂತಹ ದೇವಸ್ಥಾನ ಆದ್ದರಿಂದ ಇದು ಬಾಳ ಪೂಜ್ಯನಿಯವಾಗಿದೆ.

ಇದು ಚಾ ಅಂಗಡಿ ಇಲ್ಲಿ ಎಲ್ಲ ತರನಾದಂತಹದ ಶಾ ಚಾ ಸಿಗತಾವ.

ಇದು ಅಂದ್ರೆ ಈಗ ಬೂಸ್ಟ್ ಆಗಿರ್ಬಹುದು ಚಾ ಆಗಿರ್ಬಹುದು ಕಾಫೀ ಎಲ್ಲ ಸಿಗ್ತಾವೆ ಇಲ್ಲಿ ಆಮೇಲೆ ಸುಸ್ತಾದವರು ಬಂದು ಇಲ್ಲಿ ಚಾ ಕುಡಿಯುದರಿಂದ ಒಂದು ರಿಲ್ಯಾಕ್ಸ್ ಸಿಗ್ತತಿ.

ಇದು ಇದು ಪಾರ್ಕ್ ಇಲ್ಲಿ ಉದ್ಯಾನವನ ಇದು ಎಲ್ಲಾ ಅಹ್ ಜನರಿಗೆ ಮನಸ್ಸು ಮೇ ಬಹಳ ಶಾಂತಿಯನ್ನು ಒದಗಿಸಿ ಕೊಡುತ್ತೆ.

ಕೆರೆಗಳು ಹಾಗೆ ಮೀನು ಆಮಿ ಇಂತಹ ಸಣ್ಣ ಜೀವಿಗಳಿಗೆ ತನ್ನ ಅಹ್ ಅಹ್ ವಾಸಸ್ಥಾನವನ್ನ ಕೊಡ್ತತಿ.

ಆಮೇಲೆ ಇಲ್ಲಿ ದೋಣಿಯ್ಗಳ್ಳನ್ನು ತಗೊಂಡು ಮೀನುಗಲ್ಲನ್ನ ಹಿಡಿತಿರ್ತಾರೆ ಇದನ್ನ ನೋಡಕ್ಕೆ ಬಹಳ ಚಲೋ ಅನಿಸುತ್ತದೆ.

ಇದು ಉದ್ಯಾನವನ ಉದ್ಯಾವನದಲ್ಲಿ ಬಹಳಷ್ಟು ಗಿಡಗಳು ಇರ್ತಾವೆ ಕೆರೆಗಳು ಇರ್ತತೇ.